ಇಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಗೆ ಒಂದು ಶಟರ್ ಇದೆ.

ಮತ್ತು ಒಂದು ಕಟ್ಟಿಗೆಯ ಮೆಟ್ಟಿಲುಗಳು ಇವೆ ವಯರ್ ಗಳು ಇವೆ.

ಇಲ್ಲಿ ಎರಡು ಅಂಗಡಿಗಳು ಇವೆ ಈ ಎರಡು ಅಂಗಡಿಗಳಿಗೆ ಶಟರ್ ಗಳು ಇವೆ.

ಒಳಗಡೆ ಹೋಗಲು ಒಂದು ಬಾಗಿಲು ಇದೆ ಮತ್ತು ಗೋಡೆಯ ಮೇಲೆ--

ಮತ್ತು ಬಹಳಷ್ಟು ಗಾಡಿಗಳು ಇವೆ ಮತ್ತು ಒಂದು ಗಡಿಯಾರ ಇದೆ.

ಕಬ್ಬಿಣದ ಮಷೀನ್ ಇದೆ ಮತ್ತು ಕೆಂಪು ಬಣ್ಣದ ಒಂದು ಬಕೆಟ್ ಇದೆ.

ಆ ಅಂಗಡಿಗೆ ಶೆಟ್ಟರ್ ಗಳು ಇವೆ ಮತ್ತು ಒಂದು--

ಇಲ್ಲಿ ರಸ್ತೆ ಇದೆ ಈ ರಸ್ತೆಯ ಮೇಲೆ ಜನರು ಇದ್ದಾರೆ ಮತ್ತು ಒಂದು ಲಾರಿ ಇದೆ ಮತ್ತು ಕಾರ್ ಗಳು ಇವೆ.

ಮತ್ತು ಬೋಲ್ಡಿಜರ್ ಇದೆ ಮತ್ತು ಒಂದು ಗಾಡಿ ಇದೆ.

ಮತ್ತು ಬಹಳಷ್ಟು ಬಟ್ಟೆಯ ಬಾಕ್ಸ್ ಗಳಿವೆ.

ಮತ್ತು ನೀರಿನ ದೊಡ್ಡ ಬಾಟಲಿಗಳು ಇವೆ.

ಅಂಗಡಿಯ ಮೇಲೆ ಒಂದು ಬ್ಯಾನರ್ ಇದೆ ಆ ಬ್ಯಾನರ್ ಮೇಲೆ--

ಮತ್ತು ಇಲ್ಲಿ ಬಹಳಷ್ಟು ಲೈಟ್ಸ್ ಳು ಇವೆ ಮತ್ತು ಇಲ್ಲಿ ಗಿಡಗಳು ಇವೆ.

ಇಲ್ಲಿ ಒಂದು ಕಟ್ಟಡ ಇದೆ ಆ ಕಟ್ಟಡಕ್ಕೆ ಬಹಳಷ್ಟು ಕಿಟಕಿಗಳು ಇವೆ ಆ ಕಟ್ಟಡದ ಮೇಲೆ ಒಂದು ಬ್ಯಾನರ್ ಇದೆ.

ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಮತ್ತು ಇಲ್ಲಿ ಬಹಳಷ್ಟು ಜನರು ಇದ್ದಾರೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಅದಕ್ಕೆ ಒಂದು ದೊಡ್ಡ ಬಾಗಿಲು ಇದೆ.

ಮತ್ತು ಮೇಲೆ ಏರಲು ಮೆಟ್ಟಿಲುಗಳು ಇವೆ ಮತ್ತು ಒಬ್ಬ ಮನುಷ್ಯನಿದ್ದಾನೆ ಮತ್ತು ಇಲ್ಲಿ ರಸ್ತೆ ಇದೆ.

ಮತ್ತು ಒಂದು ಕುರ್ಚಿ ಇದೆ ಮತ್ತು ಇಲ್ಲಿ ಮೂವರು ಜನರಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಆ ಕಟ್ಟಡಕ್ಕೆ ಬಹಳಷ್ಟು ಲೈಟ್ಸ್ ಗಳು ಇವೆ.

ಒಬ್ಬ ವ್ಯಕ್ತಿ ಇದ್ದಾನೆ ಒಬ್ಬ ವ್ಯಕ್ತಿಯ ಮುಂದೆ--

ಎರಡು ಆಕಳುಗಳು ಇವೆ ಮತ್ತು ಹಿಂದೆ ಒಂದು ಆಕಳು ಇದೆ ಆ ಆಕಳುಗಳ ಬಣ್ಣ ಬಿಳಿಯ ಬಣ್ಣದಾಗಿದೆ.

ಇಲ್ಲಿ ಅಂಗಡಿಗಳು ಇವೆ ಆ ಅಂಗಡಿಗೆ ಶಟರ್ಗಳು ಇವೆ.

ಮತ್ತು ಬಹಳಷ್ಟು ರೀತಿಯ ಚಾಕಲೇಟ್ಸ್ ಗಳು ಇವೆ ಮತ್ತು ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ.

ಮತ್ತು ಒಂದು ದೊಡ್ಡ ಕಟ್ಟಡವಿದೆ ಆ ಕಟ್ಟಡಕ್ಕೆ ಕಿಟಕಿ ಇವೆ.

ಇಲ್ಲಿ ಬಹಳಷ್ಟು ರೀತಿಯ ಕುರ್ಚಿಗಳು ಇವೆ.

ಇದು ಒಂದು ಟೇಬಲ್ ಇದೆ ಆ ಕೋಣೆಯ ಮೇಲೆ ಬಹಳಷ್ಟು ಚಿತ್ರಗಳಿವೆ.

ಮತ್ತು ಒಂದು ದೇವರ ಮೂರ್ತಿ ಇದೆ.

ಆ ಗಾಜಿನ ಒಳಗೆ ಬಹಳಷ್ಟು ರೀತಿಯ ಸಾಮಾನುಗಳು ಇವೆ.

ಮತ್ತು ಇಲ್ಲಿ ಗಾಡಿಗಳು ಇವೆ ಮತ್ತು ಜನರು ಇದ್ದಾರೆ ಮತ್ತು ಒಂದು ಸೋಫಾ ಸೀಟ್ ಇದೆ.

ಇಲ್ಲಿ ಹಸಿರು ಬಣ್ಣದ ಬಹಳಷ್ಟು ಗಿಡಗಳು ಇವೆ.

ಇಲ್ಲಿ ಒಂದು ದೊಡ್ಡ ಆಟದ ಮೈದಾನವಿದೆ.